ನೋಡ್ರಿ ಇಲ್ಲಿ ಒಂದು ಗಿಡ ಅದಾ ಗಿಡ ಮುಂದ ನೋ ಪಾರ್ಕಿಂಗ್ ಬೋರ್ಡ್ ಅದಾ.

ಇಲ್ಲಿ ಪಾರ್ಕಿಂಗ್ದ ಬೋರ್ಡ್ ಹಾಕಿದರೆ ಎಷ್ಟ ಕಿಲೋ ಮೀಟರು ಗೆ ಎಷ್ಟ ಸ್ಪೀಡ್ ಹೋಗಬೇಕು ಅಂತ ಹಾಕಿದರೆ ಹಾಗೆ ಪಕ್ಕದಲಿ ಬಸ್ ಅದ.

ಇದ್ದ್ ಒಂದು ದುಡ್ಡ ಸಿಟಿ ಅಲ್ಲ ಹಾಗೆ ಇಲ್ಲಿ ಬಸ್ ಸ್ಟಾಂಡ್ ಆದ ಬಸ್ ಸ್ಟಾಪ್ ವಳಗೆ ಒನ್ ಯೆರಡು ಹಸಿರು ಬಸ್ ಮತ್ತೆ ವೈಟ್ಬ ಬಸ್ ಅದ.

ಇಲ್ಲೀನು ಹಾಗೆ ನೋಡ್ದಾಗ ಇಲ್ ಒಂದು ಮಾರ್ಕೆಟ್ ಇದರಲ್ಲಿ ಕೀರ್ತಿ ಗಾರ್ಮೆಂಟ್ಸ್ ಅಂತ ಒಂದ್ ಅಂಗಡಿ ಅಶೋಕ ಬಾರ್ ಕೂಡ ಅದ ಇಲ್ಲಿ ಮೆಡಿಕಲ್ ಕೂಡ ಆದ ನೋಡ್ಕೊಂಡು ಹೊರಟಿದಾರ.